ನೋಡ್ರಿ ಅಲ್ಲಿ ಇನ್ನೊಬ್ರ ಕಂಡ್ಯಾಗ್ ಕಾಣಹತ್ತಾರ ಜಿಮ್ ಮಾಡೋರ ಯೇನ ಮಜಲ್ ಗಮ್ ಮಾಡ್ತಾರ ಅವ್ರ.

ನೋಡ್ರಿ ಅಣ್ಣ ಎಷ್ಟ್ ಚೆಂದ ಕಟ್ಟಿಂಗ್ ಮಾಡಸ್ಯಾನ ಬೀರ್ಡ್ ಹೇರ್ ಸ್ಟೈಲ್ ಬಿ ಹೇರ್ ಸ್ಟೈಲ್ ಮಾಡಸ್ಯಾನ. ಬಾಳ ಚೆಂದ--

ನಾವು ಒಂದಸಲ ಟ್ರೈ ಮಾಡಬೇಕು ಈ ಟೈಪ್ ಕಟಿಂಗ್ನ --

ನೋಡ್ರಿ ಎಷ್ಟ್ ವಿಧ ವಿಧವಾದ ಹೂ ಅದಾವ್ ಇಲ್ಲಿ ಸ್ಯವಂತಿ ಮಾಲಿ ಮಲ್ಲಿಗೆ ಮಾಲಿ ಅಬಲಿ ಹೂ ಬಹಳ ಚೆಂದ ರೀ ಹೆಣ್ ಮಕ್ಕಳಿಗ್ ಜಡೆಗ್ ಹಾಕೊಂಡ್ರ ಇದನ್ನ ಎಂಥ ಚೆಂದ ಹೂ ರೀ ದೇವ್ರಿಗೂ ಏರಿಸ್ತಾರ್ ಇವನ್ನ ಬಹಳ ಚೆಂದ ಬರ್ತದ್ರಿ ಹೂ ಬಯಸದ ಹೂ--

ಕಟ್ಟಿಂಗ್ ಮಾಡಕ್ ಹತ್ತರ ಅಣ್ಣರ ಏನೋ ಸಾಮಾನ್ ತೊಗೋಲಾಥರ.

ನೋಡ್ರಿ ಎಲ್ಲ ಎಲ್ಲಾ ಬಹಳ ಚೆಂದ ಹಚ್ಯಾರ ಡೆಕೋರೇಶನು ಮಾಡ್ಯಾರ ಹಂಗ.

ಚೆಂದ ಅಯ್ತ್ನಿ ಇದ್ ಕೆರಿ ಬಹಳ ಚೆಂದ ಐತ್ರಿ.

ಎಲ್ಲಾ ಹುಡುಗಿಯರ ಯೋಗ ಮಾಢತರ ಬಹಳ ಚೆಂದ ಚಲೋ ಅಯ್ತ್ನಿ ದೇಹಕ್ಕ ಯೋಗ ಮಾಡೋದು.

ನೋಡ್ರಿ ಎಷ್ಟ್ ಕ್ಲೀನ್ ನೆಸ್ ಮಡ್ಯಾರ್ ಇವ್ರು--

ಪಾರ್ಕಿಂಗ್ ಲಾಟ್ ಮಾಡ್ಯಾರ ಎಲ್ಲಾ ಚೆಂದ ಜನಕ್ ಹೋಗೋಕ್ ದಾರಿ ಮಾಡ್ಯಾರ ಬಹಳ ಚೆಂ --

ಅದೆಲ್ಲ ಎಸ್ಟ್ ಚೆಂದ ಸಿಸ್ಟಮ್ ಚಿತ್ರ ಎಷ್ಟ್ ಕ್ಲೀನ್ನೆಸ್ ಐತಿ ನೋಡ್ರಿ.

ಇದು ಸಿದ್ದ ಸಾಯಿ ಬೇಕ್ರಿ ಅಂತ್ರಿ ಧಾರಾವಾಡದಾಗ್ ಐತಿಇದು ಬಹಳ ಚೆಂದ ಐತ್ರಿ ಬೇಕ್ರಿ .

ಅಲ್ಲಿ ಎಷ್ಟ್ ಚೆಂದ ಅಯ್ತ್ರಿ ಮಸೀದಿ ಬಹಳ ಚೆಂದ ಸ್ಟ್ರಕ್ಚರ್ ಅಯ್ತಿ .

ಬಾಳ ಚಂದ ಐತ್ರಿ ಇದೆಲ್ಲ ಪಾರ್ಕ್ ನೋಡ್ರಿ ಇಲ್ಲಿ ಫ್ಯಾಮಿಲಿ ಅದಾವ ಎಷ್ಟು ಜನರಿದ್ದಾರೆ.